ಪಾನಿ ಪೂರಿ ಅಂತ ಅಂದ್ರೆ ಹಿಂದೆ ನಮಗೆ ಆಗಿನ ಕಾಲದಲ್ಲಿ ಅದ್ ಇರ್ಲಿಲ್ಲ ಈಗಿನ ಕಾಲದಲ್ಲಿ ಮತ್ತೆ ಎ ಎ ಪಾನಿ ಪೂರಿ ಅಂದ್ರೆ ಮಕ್ಕಳಿಗೆ ಆಗ್ಲಿ ಮತ್ತೆ ವಯಸಾಗಿರುವಲಾಗ್ಲಿ ಬಾರಿ ಇಷ್ಟವಾಗಿರುವರಿಂದ ಪಾನಿ ಪೂರಿ ಅಂಗಡಿಗಳು ಮತ್ತೆ ಅದನ್ನ ಮಾಡಿದ್ದಾಗಿ ಇದ್ ಮಾಡ್ಕೊಂಡು ಇದಾಗ್ತಾ ಇರ್ತಾರೆ.